ಇದು ಒಂದು ತುಂಬಾ ಸುಂದರವಾದ ದೇವಸ್ಥಾನವಾಗಿದ್ದು ಈ ದೇವಸ್ಥಾನದ ಮೇಲೆ ಎಲ್ಲ ಲೈಟಿಂಗ್ಗಳನ್ನೂ ಹಾಕಿದ್ದಾರೆ. ತುಂಬಾ ಸುಂದರ--

ಈ ಚಿತ್ರದಲ್ಲಿಗಾರ್ಡನ್ ನ ಚಿತ್ರವಾಗಿದ್ದು ಇಲ್ಲಿ ಹಲವಾರು ಮಕ್ಕಳು ಟ್ಯೂಷನ್ ತರಜನ್ ಅಭ್ಯಾಸವನ್ನು ಮಾಡುತ್ತಿದ್ದಾರೆ.

ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ಕೂಡಿ ಪರಿಸರ ದಿನಾಚರಣೆಯನ್ನು ಆಚರಿಸುತ್ತಿದ್ದಾರೆ. ಇಬ್ಬರು ಹುಡುಗರು ಕೊಯ್ದು--

ಮತ್ತೆ ಇಲ್ಲಿ ಒಂದು ದೊಡ್ಡವಾದ ಅಹ್ ಕ ಲಿಂತರ ಒಂದು ಮ ಕಟ್ಟಡವಿದೆ ಆ ಕಟ್ಟಡವು ತುಂಬಾ ಚೆನ್ನಾಗಿ ಕಾಣುಸ್ತಾ ಇದೆ.

ಇಲ್ಲಿ ಎಲ್ಲಾ ತರಹದ ಸೂಪರ ರ್ಮಾರ್ಕೆಟ್ಗ ಳು ಸಿಗುತ್ತವೆ ಧಾನ್ಯಪದಾರ್ಥಗಳು ಸಿಗುತ್ತವೆ ಈ ಅಂಗಡಿಯಲ್ಲಿ ಹೋಗಿ ನೋಡಿದರೆ ಎಲ್ಲಾ ತರಹದ ಸಾಮಾನ್ಯ ಸಾಮಾನುಗಳು ಸಿಗುತ್ತವೆ.

ಚಿತ್ರದಲ್ಲಿ ಅಂಗಡಿಯ ಮೇಲಿನ ಫೋಟೋ ಕಾಣುಸ್ತಾಇದೆ ಪವಾರ್ ಸ್ಟೋರ್ಸ್ ಎಂಬುದು ಹೆಸರಾಗಿದೆ ಆಲ್ ಟೈಪ್ಸ್ ಆಫ್ ಜಿಯೋಗ್ರಫಿ ಅಹ್ ಕಿರಾಣಿ ಎಂ--

ಅಹ್ ಹಾಗೂ ಗಾರ್ಡನ್ ತರ ಕಾಣುಸ್ತಾ ಇದೆ ಹೂವಿನ ಗಿಡಗಳು ರಸ್ತೆ ಮನೆ ತೆಂಗಿನ ಗಿಡಗಳು ಎಲ್ಲವೂ ಇಲ್ಲಿ --

ಚಿತ್ರದಲ್ಲಿ ನಮಗೆ ಸೂಪರ್ ಮಾರ್ಕೆಟ್ ಅಹ್ ಕಂಡು ಬರುತ್ತದೆ ಹೋಮ್ ಮೇಡ್ ಸೂಪರ್ ಮಾರ್ಕೆಟ್ ಎಂಬುವುದು ಅದರ ಹೆಸರಿದೆ ನೆಡ್ಸ್ ಅದರ ಒಳಗೆ ಒಂದು ಮಹಿಳೆ ನಿಂತಿದ್ದಾಳೆ.

ಇದು ಒಂದು ಹಾಸ್ಪಿಟಲ್ ಚಿತ್ರವಾಗಿದ್ದು ಎ.ಎಂ ಶಿಕ್ ಹಾಸ್ಪಿಟಲ್ ಎಂಬುದು ಇದರ ಹೆಸರಿದೆ.

ಮುಂದೆ ಬೈಕು ಗಳು ನಿಂತಿದ್ದಾವೆ ರಸ್ತೆಬದಿಯಲ್ಲಿ ಕಾರು ನಿಂತಿದೆ ಗಿಡಗಳು ಸಹ ಹಚ್ಚಿದ್ದಾರೆ.